ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ್ರೆ ಎಲ್ಲರಿಗು ಇಷ್ಟ ಚಿಕ್ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನು ಈಗ ನಾನ್ ಯಾವಾಗ ಐಸ್ ಕ್ರೀಮ್ ತಿಂತೀನಿ.

ಮೈದಾನ ಎಲ್ಲ ಶಾಲೆಗಳಲ್ಲೂ ಮೈದಾನ ಇರಲೇಬೇಕು ಅದೂ ವಿಶಾಲವಾದ ಮೈದಾನ ಅಲ್ಲಿ ಆಟ ಆಡೋದು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ.

ಅಸ್ತಿಪಂಜರ ಮೊದ್ ಮೊದ್ಲು ಚಿಕ್ಕವರಿದ್ದಾಗ ಅಸ್ತಿಪಂಜರ ನೋಡಿದ್ರೆ ತುಂಬಾ ಭಯ ಆಗ್ತಿತ್ತು ಆದರೆ ಬೆಳಿತಾ ಬೆಳಿತಾ ಅದರ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಿದ್ದಂಗೆ ಅದನ್ನ್ ನೋಡಿದ್ರೆ ನಗು ಬರುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ್ ಸಿಲ್ಲಿ ಲಲ್ಲಿ ಡಾಕ್ಟರ್ ವಿಠ್ಠಲ್ ರಾವ್ ಕೂಡ.

ಆದರೆ ಎಲ್ಲ ಮಲ್ಲಿಗೆನು ಅಷ್ಟೇ ಚೆನ್ನಾಗಿರುತ್ತೆ ಅದನ್ನ ಮುಡಿಯೋದು ಅಂದ್ರೆ ನಂಗಂತೂ ತುಂಬಾ ಇಷ್ಟ.